ಈ ಚಿತ್ರದಲ್ಲಿ ನೋಡಿದ್ರೆ ಸೂರ್ಯನ್ ಬೆಳಕು ನೇರವಾಗಿ ಭೂಮಿ ಮೇಲೆ ಬೀಳ್ತಾ ಇದೆ ಅಂದ್ರೆ ಮದ್ಯಾನ ಸುಮಾರ್ ಹನ್ನೆರಡು ಗಂಟೆ ಆಗಿರ್ಬಹುದು ಇದ್ರಲ್ ನೋಡಿದಾಗ ಒಂದ್ ಗರಾಡ್ ಗಂಬದ್ ತರ ಇಲ್ ಕಾಣಿಸ್ತಾ ಇದೆ ಒಂದೇ ಆಕಾಶ ನೀಲಿಯಾಗಿ ಕಾನಿಸ್ತಾಇದೆ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಬಿಸಿಲು ಅನ್ನುವಂಥದ್ದುಅವರ ತಲೆಯ ಮೇಲೆ ಹೊಡೆಯುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ

ಇದು ನೋಡಿದ್ರೆ ಒಂಥರಾ ಹಾವ್ ಬತ್ತಿ ಮೀನ್ ತರ ಕಾಣಿಸ್ತಿದೆ ಒಂಥರಾ ಹಸು ಹಸ್ರುಕ್ಕೆಲ್ಲ ಇದೆ ಒಂಥರಾ ಭಯನೂ ಕೂಡ ಆಗತಿದೆ ಇದನ್ ನೋಡಿದಾಗ ಅಂದ್ರೆ ಹಳ್ಳಿ ಕಡೆ ಎಲ್ಲಾ ತುಂಬಾ ಚೆನ್ನಾಗಿ ಒಂದೇ ಮೀನಿನ ನೋಡತಾರೆ ಅಂದ್ರೆ ಕೆರೆ ಕಡೆ ಎಲ್ಲಾ ಹೋದಾಗ ಹೊಲೆಯಲ್ಲೆಲವು ಕೂಡ ಇದನ್ನ ಹಿಡ್ಕೊಂಡು ಬಂದು ಸಾಂಬಾರ್ ಮಾಡಿ ತಿಂತಾರೆ ಕೆಲವ್ರು ಇದನ್ನ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು.

ಇನ್ನ ನೋಡಬಹುದು ಮತ್ತೆ ಇಲ್ಲಿ ಎಲ್ಲಾ ತುಂಬಾ ಜನರಲ್ಲೂ ಕೂಡ--

ಗಿಡ ಮರ ಅನ್ನೋವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಬೆಳಕನ್ನು ನೀಡುವಂಥದ್ದು ಆಗಿರುವಂಥದ್ದು

ಒಂದು ತುಂಬಾ ಸುಂದರವಾಗಿರುವಂತಹ ಒಂದು ಕಾರು ಕಾರು ಅಂತ ಬಂದಾಗ ನಮಗೂ ತುಂಬಾ ಅನ್ಸುತ್ತೆ ಯಾಕಂದ್ರೆ ಕಾರು ಅಂದ್ರೆ ಯಾರಿಗ್ ತುಂಬಾ ಇಷ್ಟ ಇರಲ್ಲ ಹೇಳಿ

ಇಲ್ಲಿ ಯಾವ್ದೋ ಒಂದು ಮಡಿಕೆ ರೀತಿ ಮಾಡಿ ಅದಕ್ಕೆ ಒಂದು ತುಂಬಾ ಸುಂದರವಾದ ಬಣ್ಣಗಳನ್ನೆಲ್ಲ ಕೂಡ ಮಾಡಿದರೆ ಇದ್ ನೋಡಿದಾಗ ನಂಗೆ ಅನ್ಸುತ್ತೆ ಜಾತ್ರೆ ಸಮಯದಲ್ಲಿ ಬಣ್ಣಗಳನ್ನೆಲ್ಲ ಕೋಟಿಬಿಟ್ಟು ಒಂದು ಶೋ ರೀತಿಯಾಗಿ ಮಡ್ಗಿರ್ತರಲ್ಲ -

ಯಾವ್ದೋ ಒಂದು ಶ್ವೇತಾಂಬರ ಮಂದಿರ ತರ ಮಂದಿರ ತರ ಇದೆ ನೋಡಿದಾಗ ಅಂತೂ ಹಲವಾರು ದೇವಾಲಯ್ಗಳು ಕೂಡ ನಾವು ಕೂಡ ಪ್ರತಿನಿತ್ಯ ದೇವಾಲಯಕ್ಕೆ ಹೋಗತೀವಿ ಅಲ್ಲಿ ಹಲವಾರು ದೇವರುಗಳ್ಳನ್ನ ಬೇಡ್ಕೋತೀವಿ ಹರಕೆನಾ ಹೊತ್ಕೋತೀವಿ ಈಡೇರಿಸಪ್ಪಾ ದೇವ್ರೇ ಅಂತ ತುಂಬಾ ಜನ ಇಲ್ಲಿಗೆ ಬರ್ತಾ ಇದಾರೆ